ಆಮೇಲೆ ತಡೆ ಓಡ್ಸತ್ತಿನಿ ಎಳಾ ಕಟ್ಟಸ್ತೀನಿ .

ನಾವು ಪೂಜೆ ಮಾಡ್ಸತ್ತೀವಿ ನಮ್ಮಗೆ ದೇವ್ರು ಅಂದ್ರೆ ನಮ್ಮಗೆ ತುಂಬಾ ಇಷ್ಟ.

ನಮ್ಮ್ ಮನೆತವ್ ನಿಂತ್ಕೊಂಡ್ರ ಬೆಟ್ಟಾಗುಡ್ಡಗಳೆಲ್ಲಾ ಕಾಣ್ತವ --

ಬೆಟ್ಟಾಗುಡ್ಡ ಅಂತ ಅಂದ್ರ ನಮ್ಮಗ್ ಭಯ ನೋಡತ್ತೀನಿ ಪ್ರಾಣಿಗಳೆಲ್ಲಾ ಉರ್ --

ಎಲ್ಲಾ ಒಟ್ಟುಗೂವ್ ಇರ್ತ್ತೀನಿ ಎಲ್ಲಾರಗೂ ಕೊಡತ್ತಿನಿ --

ಅಯ್ಕ್ ನಮ್ಮಗ್ ಕುಟುಂಬ ದೊಡ್ಡದು ಬಸ್ ಅಲ್ಲಿ ಹೋದ್ರೆ ಹೋಗಕ್ ಆಗಲ್ಲಾ.

ಆ ಕರೈಲಲಿ ಹೋಯ್ ತಿವಿ ಎಲ್ಲಾವಿ.

ನಮ್ಮಗೆ ಯಾವ್ದ್ ಬೇಕು ಸಾಮಾನು ಅದು ಎಲ್ಲಾ ಸಿಕ್ಕುತ.

ನಾವು ನಾವು ಹೋಯ್ ತಿವು ನೆಗದು ನೆಗದು ಬಿದ್ದ್ ಕೊತ್ತಿದ್ ಅಕ್ಕ್ ಈಗ ಕೇಳಕ್ ಯಾರನ್ನು ಬಿಡತ್ತಾ ಇಲ್ಲಾ.

ಆಕಡೆ ಹೋದತ್ ಕೇಲವಿ ಜಲಪಾತ ನಾವು ನೋಡಕ್ ಹೋಯ್ ತಿನಿ.

ನಾವು ನೋಡಕ್ ಹೋಯ್ ತಿನಿ ನಮ್ಮ ಅಕ್ಕ ಮರಿಯೆಲ್ಲಾ ಎಲ್ಲಾ ಹೋಯ್ ತಿವಿ .

ಅಲ್ಲೆ ಊಟ ತಿಂಡಿ ವ್ಯವಸ್ಥೆ ಎಲ್ಲಾ ಮಾಡ್ತಾರ .

ನಮಿಲಿ ನಮ್ಮ್ ಬೆಟ್ಟದ್ಲವಿ ಎರಡ್ ಸತಿ ವರ್ಷಕ್ಕೆ ಎರಡ್ ಸತಿ ತೇರ್ ಆಯ್ತ್.

ಏನ್ ಏನ್ ಬೇಕೋ ಏನ್ ಏನ್ ಬುಕ್ ಬೇಕೋ ಅಂತ ನಾನ್ ತಕೋಬತ್ತೀನಿ.

ನಮ್ಮ ಕಮರಿಗಳು ಓಡ್ ಹೋಗಿ ನೋಡ್ ತ್ತವ .

ಇನ್ನ್ ಬಾಕ್ಯದ್ ಇವನಂ ನೋಡಿಲ್ಲಾ ಮೋದಿ ಹೋಯ್ ತನ ನೋಡಿ ಅಂತ ಅಂತೀನಿ ಮಕ್ ಹೋಯ್ ತಿದ್ರಾ ಮಕ್ಕಾ ನೋಡತ್ತಿದ್ರಾ.